ಈ ಚಿತ್ರದಲ್ಲಿ ಒಂದು ಕಾರ್ಖಾನೆಯನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಕಟ್ಟಡಗಳನ್ನು ನೋಡಬಹುದು.

ಕೇಸರಿ ಬಿಳಿ ಹಸಿರು ಬಣ್ಣದಿಂದ ತುಂಬಿರುವ ಬಲುನ್ ಗಳಿವೆ.

ಚಿತ್ರದಲ್ಲಿ ವ್ಯಾಯಾಮ ಮಾಡುತ್ತಿರುದನ್ನು ನಾವು ನೋಡಬಹುದು.

ಲೈಟು ಹಾಗು ಈ ಚಿತ್ರದಲ್ಲಿ ಫ್ಯಾನುಗಳಿವೆ.

ಈ ಚಿತ್ರದಲ್ಲಿ ಒಂದು ಕಪ್ಪು ಬಣ್ಣದ ಪ್ಲೇಟ್ ಅನ್ನು ಇಟ್ಟಿದ್ದಾರೆ.

ಒಬ್ಬ ವ್ಯಕ್ತಿ ಹಾಗು ಬ್ಯಾಟರಿಯನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ದೊಡ್ಡದಾದ ಒಂದು ಆಸ್ಪತ್ರೆಯನ್ನು ನಾವು ನೋಡಬಹುದು.

ಟೇಬಲ್ ಮೇಲೆ ಕುಂಬಳಕಾಯಿ ತೆಂಗಿನಕಾಯಿ ಹಣ್ಣುಗಳನ್ನು ನಾವು ನೋಡಬಹುದು.

ಕ್ಯಾನ್ ಗಳು ಹಾಗೂ ಗ್ಲಾಸು ಗಳನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದು.

ಒಂದು ಸಣ್ಣದಾದ ಅಂಗಡಿಯನ್ನು ನಾವು ನೋಡಬಹುದು.

ಮನೆ ಮುಂಬಾಗ ಗೇಟು ಡೊರುಗಳನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ಒಂದು ಕ್ರಿಸ್ಮಸ್ ಸಂಭ್ರಮವನ್ನು ನಾವು ನೋಡಬಹುದು.

ಸ್ಟೇಜ್ ಮೇಲೆ ಜನಗಳನ್ನು ನಿಂತಿರುವುದನ್ನು ನೋಡಬಹುದು.

ಈ ಚಿತ್ರದಲ್ಲಿ ಒಂದು ಕರಾಟೆ ಕ್ಲಾಸ್ ಅನ್ನು ನಾವು ನೋಡಬಹುದು.

ರಸ್ತೆಗಳ ಮೇಲೆ ಜನರು ವಾಕಿಂಗ್ ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳು ಹಾಗು ಒಂದು ಯಂತ್ರವನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ದೇವಸ್ಥಾನವನ್ನು ನಾವು ನೋಡಬಹುದು.

ಸಣ್ಣ ಹಾಗು ದೊಡ್ಡ ಡಂಬಲ್ಸ್ ಅನ್ನು ನಾವು ನೋಡಬಹುದು.

ಒಬ್ಬ ವ್ಯಕ್ತಿ ಹಾಗು ಮಿರರನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ಒಂದು ಅಂಚೆ ಕಚೇರಿಯನ್ನು ನಾವು ನೋಡಬಹುದು.

ಬಿಳಿ ಬಣ್ಣದ ಸ್ಕೂಟರ್ ಹಾಗು ನೀಲಿ ಬಣ್ಣದ ಬಾಕ್ಸ್ ಅನ್ನು ಕಾಣಬಹುದು.